ಈ ಚಿತ್ರದಲ್ಲಿ ಕಾಣುತ್ತಿರುವುದು ಏನೆಂದರೆ ಇದು ಒಂದು ಹಳೆಯ ಕೋಟೆಯಾಗಿದೆ ಮತ್ತು ಇದು ನೋಡಲು ತುಂಬಾ ಹಳೆಯದಾದ ಚಿತ್ರಣ ಎಂದು ಅನಿಸುತ್ತಿದೆ. ಇದು ಬಿಜಾಪುರದಲ್ಲಿ ಕಂಡು ಬರುತ್ತದೆ ಇದು ನೋಡಲು ಮತ್ತು ತುಂಬಾ ಬಣ್ಣ ಮಾಡ್ಸಿರೋ ತರ ಕಾಣಿಸುತ್ತಿದೆ.

ಇಲ್ಲಿ ನಮಗೆ ಕಾಣಿಸುತ್ತಿರುವುದು ಒಂದು ಬಿಜಾಪುರದ ತಾಣವಾಗಿದೆ ಇದು ಪ್ರವಾಸಿಯ ತಾಣವಾಗಿದೆ ಮತ್ತೆ ಇದು ನೋಡಿದ್ರೆ ತುಂಬಾ ಹಳೆಯದಾಗಿದೆ ಮತ್ತು ಇಲ್ಲಿನ ಕಲ್ಲುಗಳು ತುಂಬಾ ಕಪ್ಪಾಗಿ ಹೋಗಿದ್ದಾವೆ. ಮತ್ತೆ ಇದಕ್ಕೆ ಬಣ್ಣವನ್ನು ಹೊಡಿಸಲಾಗಿದೆ ಎಂಬುವಂತೆ ಕಾಣುತ್ತದೆ.

ನನಗೆ ಕಾಣುತ್ತಿರುವೆನೆಂದರೆ ಬಿಜಾಪುರದಲ್ಲಿ ಇದೊಂದು ಬಿಜಾಪುರ ಕೋಟೆ ನೋಡಲು ವಿಶಾಲವಾದ ಜಾಗವಾಗಿದೆ ಮತ್ತು ನೋಡಲು ತುಂಬಾ ಚೆನ್ನಾಗಿದೆ ಕಾಣಿಸುತ್ತಿದೆ ಹಚ್ಚಹಸಿರಾಗಿ ಕಾಣುತ್ತಿದೆ ಮತ್ತು ಬರುತ್ತಿದ್ದಾರೆ ಹೋಗುತ್ತಿದ್ದಾರೆ.

ಕ್ರಾಫ್ಟ್ ಗಳನ್ನೂ ಕೂಡ ಬಾಲಸ್ಕೊಂಡು ವರ್ಕ್ ಮಾಡ್ತಾ ಇದಾರೆ ಒಂದು ಅಲ್ಲಿ ಟೀಚರ್ ಕುಡ ಇದ್ದಾರೆ.

ಚರ್ಚ್ ನಲಿ ಯಾವ ರೀತಿ ಲೈಟಿ ನಿಂದ ಡೆಕೋರೇಷನ್ ಮಾಡಿದರೆ ಅಂತ ಹಾಗೆ ನೇ ಲೈಟಿಂಗ್ಸ್ ಕೂಡ ಮರಕ್ಕೂ ಕೂಡ ಹಾಕಿದ್ದಾರೆ ತುಂಬಾ ಕಾಲೌರ್ಫುಲ್ ಆಗಿದೆ ಹೊರಗಡೆ ಗಾಡಿ ಕೂಡ ನಿಂತಿದೆ.

ಈ ರೀತಿಯ ಒಂದು ಟ್ಯೂಬ್ ಗಳನ್ನ ಯೂಸ್ ಮಾಡಿ ಅಲ್ಲಿ ನೋಡ್ತಾ ಇರ್ಬಹುದು ರಾಕ್ ಗಳಲ್ಲಿ ಬುಕ್ ಇದೆ ಫೋಟೋಸ್ ಕೂಡ ಒಂದು ಗೋಡೆ ಗೆ ಹ್ಯಾಂಗ್ ಮಾಡಿದ್ದಾನೆ.

ಆಡ್ ಬಹುದು ನೋಡ್ ಬಹುದು ಹಾಗೆ ನೇ ಸುತ ಮುತ್ತ ಜನರು ಕೂಡ ಇದಾರೆ ಲೈಟ್ ಬಲ್ಪ್ ತುಂಬಾ ಇದೆ.